ಇನ್ನೊಂದು ಟ್ಯಾಂಕರ್ ಇದೆ ಮತ್ತು ಬೈಕ್ ನಿಂತಿದ್ದಾವೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಂತ ಇದೆ ಇದು.

ಇದು ನೋಡಪಾ ಇದು ಒಂದು ಜಲಪಾತ ಐತಿ ಇದು ಕಾಲ್ ಮ್ಯಾಗ ನೀರು ಬರುತಾವ ಅಸ್ಟೆ ಸಣ್ಣ ಜಲಪಾತ ಅದೇ ಮತ್ತೆ ಒಂದು ಎರಡು ಒಣಗಿದ ಗಿಡಗಳು ಕಾಣಿಸಲಾಕೆ ಹತಾವೆ.

ಇದು ಯಾರು ಮಂದಿ ಇಲ್ಲ ಬರ್ರೀ ಗಾರ್ಡನ್ ಐತಿ ಇದು ಮತ್ತಾ ಮಂದಿ ಲುತು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರ್ತದ ದೂರ ಎಲ್ಲ ವ್ಯಾನ್ ನಿಠಾವ ಜೀಪ್ ಕಾರ್ ನಿಠಾವು ಅಂತ ಹೇಳಿ.

ಇದನ್ನು ಒಂದು ಜಲಪಾತನೇ ಅದೇ ಜಲಪಾತ ಕರಿಯದಿಕ್ಕ ಅಂದ್ರು ಸಣ್ಣಗೆ ಸಣ್ಣಗೆ ಅಂದ್ರೆ ನೀರು ಹರಿಯುತ್ತೆ ಇಲ್ಲಿ.